ದಿಸ್ ಸೆಕೆಂಡ್ ಬಿಗ್ಗೆಸ್ಟ್ ಮಸೀದ್ ಇನ್ ಬಳ್ಳಾರಿ. ನಮ್ಮ ವೀರಶ್ಯವ ಕಾಲೇಜ್ ಇಂದ ಆಫ್ ಕಿಲೋ ಮೀಟರ್ ಹೋದ್ರೆ ಸಿಗುವಂತ ಮಸೀದಿ ಇದು ಇಲ್ಲಿ ಪ್ರತಿ ಫ್ರೈಡೆ --